ಮೊದ್ಲೆಲ್ಲಾ ನಾವು ಎಣಿಸ್ತಿದ್ವಿ, ನಮ್ಮ ಅಮ್ಮಂದಿರು ಓ ಅದ್ ಮಾಡ್ತಾರೇ ಇದ್ ಮಾಡ್ತಾರೆ ಹಾಗೆ ನಮಗೆ ಅರ್ಥ ಆಗ್ತಿರ್ಲಿಲ್ಲ ಆದ್ರೆ ಈಗ ಈಗ ಅರ್ಥ ಆಗ್ತಾ ಉಂಟು. ಅಮ್ಮ ಆಗಿ ಎಷ್ಟೊಂದು ನಾವು ಜವಾಬ್ದಾರಿ ಎತ್ಕೊಳ್ಬೇಕು ನಾವ್ ಯಾವ ತರ ಇರ್ಬೇಕು, ಅಂತ ಈಗ ಅರ್ಥ ಅಗ್ತಾ ಉಂಟು ಅಲ್ಲ.

ಆ time ಅಲ್ಲಿ ನಾವ್ ಕೂಡ ಅದೇ ಮಾಡಿದ್ದೂ, ಮಕ್ಕಳಾಟಿಕೆ ಮಾಡಿದ್ದು but ಈಗ ನಮ್ಮ ಮಕ್ಕಳು ಮಾಡುವಾಗ ನಮಗದು.

ಸರಿ ಸವಿತಾ ನಾನು ಆಮೇಲ್ phone ಮಾಡ್ಲಾ ನಿಮ್ಗೆ.

Hello ನಮಸ್ತೆ .

ನಮ್ದು ಕೂಡ ಆಯ್ತು. ಏನು ನಿಮ್~ ನಿಮ್ಮಪ್ಪಾಜಿ ಅವ್ರು ರೈತರ ಕೆಲ್ಸ ಮಾಡ್ತರ?

ಹೌದಾ? ನಿಮ್ ಊರಿಗ್ ಬರ್ಬೋದಾ?

ಎದಕ್ಕಂತಂದ್ರೆ ಸೊಲ್ಪ ನಾವು ಕೆಲ್ಸ ಮಾಡ್ಬೆಕಂದ್ರೆ ಬಾಳಾ ಇಷ್ಟ ಹೊಲದಲ್ಲಿ ಅದಕ್ಕಂತಾ. ಬನ್ನಿ madam ತೊಂದ್ರೆ ಏನ್ ಇಲ್ಲ ಬನ್ನಿ. ಹ ಅದೇ ನಮ್ friends ಎಲ್ಲರೂ ಕಲ್ತು ನಾವೆಲ್ಲರ್ಗು ಕಲ್ತು ಬರ್ತೀವಿ. ಬನ್ನಿ madam ಒಂದಿನ ಹೊರಗಡೆ ಬಂದ್ ಹೋದಂಗಾಗತ್ತೆ ನಿಮ್ಗೂನು. ಅದೇ college ಅಲ್ ಸ holidays ಬಿಟ್ಟಾಗ ಒಂದ್ three days ಉ ನಿಮ್ಮೂರಲ್ಲೇ ಇದ್ದು ಎಲ್ಲಾ ತಿಳ್ಕೊಂಡು. ಓ okay ಬನ್ನಿ madam ನಮ್ಮೂರಲ್ಲಿ ಹೂವ ಎಲ್ಲಾ ಬೆಳಿತಾರೆ ಎಲ್ಲಾ ತರದ್ದು ಬೆಳಿ ಬೆಳೆ ಬೆಳಿತಾರೆ. ಏನೇನ್ ಬೆಳೆ ಬೆಳಿತಾರೆ ನಿಮ್ಮೂರಲ್ಲಿ? ಸಜ್ಜೆ, ಜೋಳ, ಮುಸ್ಕಿನ್ ಜೋಳ, ಹೂವು.

ದುಂಡು ಮಲ್ಲಿಗೆ, ದುಂಡ್~ ದುಂಡು ಮಲ್ಲಿಗೆ, ಸಣ್ ಮಲ್ಲಿಗೆ. ಅಂದ್ರೆ ನಿಮ್ಮೂರಲ್ ಹೂವ ಜಾಸ್ತಿ ಬೆಳಿತಾರಲ್ಲ? ಹೌದು ರಿ ನಮ್ಮೂರು ಅಂದ್ರೆನೆ ಹೂವಕ್ಕೆ.

ಸರೆ ಹಂಗಾದ್ರೆ ನಾವ್ ಎಲ್ಲಾರು ಬರತೀವ್ ತಗೋರಿ.

ಈ ಕಡೆ ನಮ್ ಮಾಮೋರ್ ಕೂಡ ಸೊಲ್ಪ ಅದೇ ಕೆಲ್ಸ ಮಾಡ್ತಾರಲ್ಲ.

ಹಾ ಅವ್ರ್ ಹತ್ರ ಹೋಗಿದ್ವಿ ಯಾಕ ಅಂದ್ರ ಅವ್ರ್ ಅಕ್ಕಿ ಬೆಳಿತಾರಲ್ಲ.

ಹ ಆಗ್ ಬೆಳ್ಯಕ್ ಹೋಗಿದ್ವಿ. ಹ okay ಇಲ್ಲಿ ಬಂದ್ ನೋಡಿ ಚೆನ್ನಾಗಿರತ್ತೆ ಒಂದ್ ಸರಿ ಬರ್ರಿ. ಹ ಬರ್ತೀವಿ ನಾವು ನಮ್ friends ಎಲ್ಲರೂ ಕಲ್ತು ಒಂದು two days ನಿಮ್ಮೂರಲ್ಲಿ.

ಇರ್ಬೋದ ನಿಮ್ .

ಎದಕ್ಕೆಂತಂದ್ರೆ ಒಂದ್ day ಅಲ್ಲ ಅಲ ಒಂದ್ two days ಇದ್ರು .

ನಿಮ್ parents ಬೈತರೇನೋ ಅಂತ ಸೊಲ್ಪ ಭಯ ಅಲ. ಯಾವ್ ಭಯ ಇಲ್ಲ ರೈತ್ರ್ family ಅಲ್ಲಾ.

ಆ agriculture ಬಗ್ಗೆ ಕೃಷಿ ಬಗ್ಗೆ ತಿಳ್ಕಣಕ್ ಬಂದಾರಂದ್ರೆ ಯಾರು ಬೈತಾರೆ madam? ಗೊತ್ತಿಲ್ಲಲರಿ ಒಬ್ಬಬ್ರು parents ಅಲ್ಲ ಒಬ್ಬಬ್ರು parents . ಬೈತಾರೆ ನಾವು ಒಳ್ಳೇದೇ ಮಾಡ್ಬೆಕು ಅಂತ ಇದ್ರೆ ಯಾಕ್ ಬೈತಾರೆ ಅವ್ರಿಗೆ ತಿಳ್ಸ್ಬೇಕು ಅಷ್ಟೇ.

ಇಷ್ಟ ಅಂತೆ ನೋಡಕ್ ಬಂದದಾರೆ ನಮ್ ಹೊಲ ಮನೆ ಗದ್ದೆ ನೋಡ್ಲಿ ಅಷ್ಟ್ . ಹಂಗಾದ್ರೆ ನಿಮ್ ಅಪ್ಪಾಜಿ ಹೇಳ್ತೀರ ನಾವ್ ಬತ್ತೀವಿ.

ಹಾ ಹೇಳಿ ಯಾವಾಗಂತಾ ನಂಗ್ call ಮಾಡಿ. ಖಂಡಿತ ಖಂಡಿತ ಮಾಡ್ತೀನಿ .

But ನಮಿಗ್ ನಿ ~ ನೀವೇ ಕಲ್ಸ್ಬೇಕು ಹೊಲದ ಕೆಲಸ ಹೆಂಗ್ ಮಾಡದು ಏನ್ ಮಾಡದು . ನಾವ್ ಹೇಳ್ಕೊಡ್ತೀವಿ ನಾವ್ ಹೇಳ್ಕೊಡ್ತೀವಿ . ಅದೇ ನಾವ್ ಎಲ್ಲರೂ city ಅಲ್ ಇದಿವಲ್ಲಾ city ಅಲ್ ನಮ್ಗೆ ಏನು ಗೊತ್ತಾಗಲ್ಲ agriculture ಬಗ್ಗೆ ಅದಕ್ಕಂತಾ. ಹ್ಮ್ ಹ್ಮ್. ಬನ್ನಿ ನಮ್ ಹೇಳ್ ಕೊಡ್ತಾರೆ ಬನ್ನಿ. ನೀವ್ ಹೇಳ್ಕೊಡಲ್ಲ. ನಮ್ಗು ಬರತ್ತೆ ನಾವೂನು perfect ಇಲ್ಲ ನಮ್ ಅಮ್ಮೋರ್ ಆದ್ರೆ ಅದ್ರ್ ಬಗ್ಗೆ ಎಲ್ಲಾ ತಿಳ್ಕಂಡಿರ್ತಾರಲ್ಲ. ಬರತ್ತೆ ನಮ್ಗೂನು. ನಾವು ತಿಳ್ಕಣದಿದೆ ನಾವು ತಿಳ್ಕೋಬೇಕು ನಿಮ್ ಜೊತೆಗೆ. ಹೌದ್ ಹೌದು ನೀವು ನಮ್ ಜೊತೆಗೆ ತಿಳ್ಕನ್ತೀರಾ ಹಾಗಾದ್ರೆ? ಹ ಗೊತ್ತಿಲ್ಲಾರ್ದು ತಿಳ್ಕೋತಿವಿ ಗೊತ್ತಿದ್ರು ನಿಮ್ಗ್ ಹೇಳ್ಕೊಡ್ತೀವಿ. ಹ okay okay. ನೀವು ಒಬ್ಬರಿಗೆ ಹೇಳ್ ಕೊಡಬಾರ್ದು ನಾವ್ ಸೊಲ್ಪ ನಾಕ್ ಜನ ಇದೀವಿ ನಾಕ್ ಜನಕ್ ಹೇಳ್ಕೊಡ್ಬೇಕು . ಖಂಡಿತ ಖಂಡಿತ . ಹ ನಾವ್ ಬಂದ್ರೆ ನಾವ್ ಒಬ್ರೆ ಎಲ್ಲಿಗೂ ಬರಲ್ಲ ನಾವ್ ಬಂದ್ರೆ ನಾಕ್ ಜನನು ಬರ್ತೀವಿ ನಮ್ friends.

ನಿಮ್ ಅಪ್ಪನ್ ಕೇಳಿ ಮತ್ತ ನನಗ್ phone ಹಚ್ರಿ. ಹೂ ಆಯ್ತು madam ಖಂಡಿತ ಮಾಡ್ತಿವಿ. ನಿಮ್ ಹೆಸ್ರ್ ಏನ್ ಅಂದ್ರಿ? ನಮ್ ಹೆಸರು ನಂದಿನಿ ಅಂತ. ಹೌದಾ ಮಾಡ್ತೀನಿ ಮಾಡ್ತೀನಿ ಹಂಗಾದ್ರೆ. ಹ ಹೇಳಿ ನಿಮ್ ಅಮ್ಮಗ ನಾಕ್ ಜನ ಬತ್ತಾರ್ ಅಂತ್ ಅಂತ.

ಹ ಹೇಳಿ ಆಮೇಲೆ ನಾವ್ ಬತ್ತೀವಿ.

ನಿಮ್ ಅಪ್ಪಾಜಿ ಏನ್ ಅಂತಾರಂತ ಸೊಲ್ಪ ನಮಿಗ್ ಹೇಳಿ. Okay okay okay ಏನ್ ಅಂತಾರ್ madam ಏನ್ ಅಂತಾರೆ . ಅಲ್ಲ ಸಲ್ಪ ಹೂ ಬನ್ನಿ ಅಂತ ಹೇಳಿದ್ರೆ ನಾವ್ ಬರ್ತೀವಿ. ಹ okay ಕೇಳ್ತೀನಿ call ಮಾಡ್ತಿವ್ ತೊಗೋಳ್ರಿ ನಾವ್ ಮತ್ತೆ ಮನೆಲ್ ಮನೇಲಿ ಮಾತಾಡಿ ಅಮ್ಮ ಅಪ್ಪ ಅಪ್ಪನ್ ಕಡೆ.

ನಿಮಿಗ್ ಮತ್ತೆ call ಮಾಡ್ತಿವಿ ನಾವು phone ಮಾಡ್ತಿವಿ. ಹ ಸರಿ ಇಡ್ಲಾ.

ಹಾ ತೊಂದರೆ ಇಲ್ಲಾ ಆರಾಮಾ. ಹ್ಮ್ free ಇದ್ದಿಯಾ? ಹಾ free ಮಾತಾಡಬೋದು . ಆ ಹಾಗೆ ನಂಗೆ ನಾನ್ land ತೊಕೊಳ್ಳಬೇಕು ಅಂತ ಇದ್ದೇನೆ ಯಾವ land ತಕೊಂಡಿದ್ದೇನೆ two acres ಯಾವ agriculture ಮಾಡಿದ್ರೆ best ಅಂತಾ idea ಕೇಳುವಾ ಅಂತ ನಿಂಗೆ ಮಾಡಿದ್ದು. ಯಾವ agriculture ಮಾಡಿದ್ರೆ best ಅಂತಾ ಹಾಗೆ. ಹಾ ಹೌದುcrop yield ಯಾವ crop? ಹಾ ಹಾ agriculture ಅಂದ್ರೆ ನಾವೀಗ ಈಗ ತೋಟ ಮಾಡಬೋದು ಹಾ ಅಡಿಕೆ ತೋಟ ಮಾಡಿದ್ರೆ ತುಂಬಾ ಲಾಭ, ಈಗ ಅಡಿಕೆಗೆ ಹಣಸಾ ಸ್ವಲ್ಪ ಜಾಸ್ತಿ ಉಂಟಲ್ವಾ ಹಾಗೆ ಅಡಿಕೆ ತೋಟ ಮಾಡಿದ್ರೆ ಜಾಸ್ತಿ ಲಾಭ ಬರ್ಬೋದಾ ಅಂತ.

ಅಂದ್ರೆ ಅದು plant ಬರ್ಲಿಕ್ಕೆ ಎಷ್ಟು ವರ್ಷ ಬೇಕಾಗ್ತದೆ ? ಅಡಿಕೆ ನೆಡಲಿಕ್ಕಾ ಫಸಲು ಕೊಡ್ಲಿಕ್ಕಾ?

ಗೊತ್ತಾಯ್ತು ಗೊತ್ತಾಯ್ತು ನಾವು ನೆಟ್ಟಾದ್ಮೇಲೆ ಅದರಲ್ಲಿ ಸಾ ಆ ಒಂದ್ varieties ಇದೆ ಮಂಗಳಾ ಇತರಾ ಮಂಗಳಾ ಮತ್ತೆ local ಸಾ ಸಿಕ್ತದೆ ಹಾಗೆ ತುಂಬಾ ಸಿಕ್ತದೆ ಹಾಗೆ ಅದರ ಮೇಲೆ ನಮ್ಗೆ depend ಆಗ್ಲಿಕ್ಕೆ. ಈಗ local ಎಲ್ಲ ನೆಟ್ರೆ ಅದು seven years ಎಲ್ಲಾ ಬೇಕಾ~ ಬೇಕಾಗ್ತಾದೆ ಮತ್ತೆ ಮಂಗಳಾ ಎಲ್ಲಾ ನೆಟ್ರೆ ಅದಕ್ಕೆ ಸ್ವಲ್ಪ ಬಿಸಿಲು ನೀರು ಜಾಸ್ತಿ ಆಗಿ ಸರಿಯಾಗಿ ನೋಡ್ಕೊಂಡ್ರೆ ಒಂದು ಮೂರು ನಾಲ್ಕು ವರ್ಷದಲ್ಲಿ ಆಗ್ತದೆ ಫಸಲು ಕೊಡ್ತದೆ ಹಾಗೆ. ಯಾವ್ದು ಯಾವ್ದು best?

ಆ ನಂಗೆ local ಲೆ best ಅಂತಾ ಅನಿಸ್ತತದೆ ಯಾಕಂತಂದ್ರೆ ಹಾ ಮಂಗಳಾ ಮತ್ತದ್ರಲ್ಲಿ ಒಳಗೆ ಇರುವಾ ತಿರುಳು ಜಾಸ್ತಿ ಇರುದಿಲ್ಲಾ ಅದ್ರಲ್ಲಿ.

ಹಾಗೆ ಹಾಗೆ ನಾವು local ಎಲ್ಲಾ ನೆಟ್ರೆ ತಿರುವು ಜಾಸ್ತಿ ಇರ್ತದೆ ಅದ್ರಲ್ಲಿ ತೂಕ ಸ್ವಲ್ಪ ಜಾಸ್ತಿ ಬರ್ತದೆ ಮತ್ತೆ ಹಾಗೆ.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

ಮತ್ತೆ income ಎಷ್ಟು ಅ~ ಅಂದಾಜು ಬರ್ಬೋದು?

ಹಾ income ಅಂದ್ರೆ ನಾವು ಒಂದ್acre ಲಿ ಒಂದ್ ನಾಲ್ ನೂರು ಗಿಡದಷ್ಟು ನೆಡಲಿಕ್ಕೆ ಆಗ್ತದೆ.

ಆ ನಾಲ್ ನೂರು ಗಿಡಾ ಅಂದ್ರೆ ಹ್ಮ್ ಒಂದ್ acre ಲಿ ಒಂದೂ quin~ quintal ಅಷ್ಟು ಬರ್ಬೋದು . ಸರಿಯಾಗಿ ನೋಡ್ಕೊಂಡ್ರೆ ಅದಿಕ್ಕೆ ಗೊಬ್ರ fertilizer ಎಲ್ಲಾ use ಮಾಡಿದ್ರೆ.

ಹಾಗೆ ಮತ್ತೆ ಅಂದ್ರೆ ಒಂದೂ ಹಾ ಹತ್ತು ಲಕ್ಷಾ ಏನಾದ್ರು ಬರ್ಬೋದಾ ಅಂತಾ. ಹಾ workers ಎಷ್ಟು ಬೇಕಾಗಬೋದು? ಹಾ workers ಅದು depends ನಾವೇ ಮನೆಯಲ್ಲಿ work ಮಾಡುವವರು ಅಂತಾ ಇದ್ರೆ ಒಂದ್ acre ಗೆ ಒಂದ್ ಎರಡು ಜನಾ workers ಸಾಕು ಇಲ್ಲಾದಿದ್ರೆ ನಾವು ದೂರದಲ್ಲಿ ಇದ್ಕೊಂಡು ಏನಾದ್ರು .

Lease ಗೆ ಕೊಟ್ರೆಯಾ?

Lease ಗೆ ಕೊಟ್ರೆ, ಅದು ಅವರ ಮೇಲೆ depend ನಾವು ನಮ್ಗೆ just ಹಣ ಸಿಗೋದು ಮಾತ್ರ ಅಲ್ಲಾ.

ಅದೇ ಮತ್ತೆ ಅವ್ರಾ ಮೇಲೆ depend ಅವ್ರು ಅವ್ರು ಎಷ್ಟ್ ಜನ use ಮಾಡ್ತಾರೆ ಹಾಗೆ ನಮ್ಗೆ ಹಣ ಬಂದ್ರೆ ಆಯ್ತ್ ಅಲ್ಲಾ?

ಅದೇ ನಮ್ಗೆ next ಮತ್ತೆ ತಕೊಳ್ಳುವಾಗ ಹೇಗೆ ಆಗಿದೆ ಅಂತ ಬೇಕಾಗ್ತದಲ್ಲಾ.

Field field ಮತ್ತೆ future ಗೆ ಮತ್ತೆ ನಾವೇ ಇದ್ಮಾಡುವಾಗ lease ಮುಗ್ದಾದ್ಮೇಲೆ ನಮಗೇ ಬೇಕಲ್ವಾ? ಹಾ ಹಾ ಅವ್ರದ್ದು ಅವರು lease ಗೆ ತೊಕೊಂಡ್ use ಮಾಡಿ ಆದ್ಮೇಲೆ .

ಆ ಅವರು ಅವ್ರಿಗೆ ನಾವು instruction ಎಲ್ಲಾ ಕೊಡೋದು, ನಾವು ಇದಕ್ಕಿಂತ ಮುಂಚೆ ಹೀಗೀಗೆ ಹಾಕಿದ್ವಿ ಇಷ್ಟಿಷ್ಟು ಬರ್ತಿತ್ತು income ಹಾಗೆಲ್ಲ ಕೊಡ್ಬೇಕು.

ಹಾ ಹಾಗೆ ಸರಿ thank you.

ಹಾ ತುಂಬಾ useful ಆಯಿತು ನಿಮ್ information.

ಹಾ ಎಷ್ಟ್ ಹೊತ್ಗೆ ಹಾ ಹೌದು ಸರಿ.

ಹ್ಮ್ ಏನ್ ಮಾಡ್ಲಿಕತ್ತಿದ್ರಿ ಎಲ್ಲಾರು? ಏನಿಲ್ಲ ನೋಡಮ್ಮ ಆಡಾತಾವ್ ಹುಡ್ಗುರ ನಾವು serial ನೋಡ್ಕೊತ್ ಕೂತಿದ್ದು. ಹೌದಾ ನಾವು ನೋಡ್ಲಿಕತ್ತಿದ್ವಿ ಹಂಗ ಬಾಳ್ ದಿನಾ ಆಯ್ತ್ ಮಾತಾಡಿದ್ದಿಲ್ಲಾ advertise ಬಂತಲ್ಲಾ ಅದಕ್ಕ್ call ಮಾಡೋನಾ ಅಂತೇಳಿ ಮಾತಾಡ್ದೆ.

ಹ್ಮ್ ನೀನು serial ಅಲ್ಲಿ ಎಲ್ಲಾರು ನೋಡಿಲ್ಲ ನೋಡ್ಕೊಂಡ್ ಕೂತ್ಕೊಂಡ್ ಬಿಟ್ಟಿದ್ರೇನು? ಹೌದು ಎಲ್ಲಾರ್ಗು ಇಷ್ಟ ಕನ್ನಡತಿ serial ನಮ್ಗೆಲ್ಲಾರ್ಗು ಇಷ್ಟ ಅದ್ ನೋಡ್ಕೊತ ಕುಂಡುರ್ತೇವಿ ಅಮ್ಮನ part ಅಂತು ಏ ಭಾರಿ ಹೇಳ್ಕೊ ಹಂಗ ಐತಿ.

ಭಾಳ್ ಚಂದ್ ಐತಿ ಕನ್ನಡತಿ ಧಾರವಾಹಿ ನೋಡ್ತಿರ್ತೆವಿ. ಮತ್ತ ಯಾವ್ ಧಾರವಾಹಿ ನೋಡ್ತೀರಿ? ಕನ್ನಡತಿ ಬಿಟ್ರ ಹ್ಮ್ ಆ ಅದ್ ಬ್ರಹ್ಮಗಂಟು ನೋಡ್ತಿದ್ದೆ ಮೊದಲ ಜೊತೆಜೊತೆಯಲಿ ಅದ್ ಇಷ್ಟಾ ಆಗುಮಟ ಅಷ್ಟ ಆಮ್ಯಾಲ್ ಜಗ್ಗಾಕತ್ರು ಅಂದ್ರು ಬಿಟ್ಟು ಬಿಡ್ತಿದ್ದೆ.

ಆ ಉಳದದ್ದು ಯಾವ್ ಹಂಗೇನ interest ಲೆ ಹಚ್ಚಿರ್ ನೋಡಿಲ್ಲ ಸದ್ಯದೊಳಗ.

ಹ್ಮ್ ಕನ್ನಡತಿ ಒಂದ್ ಭಾಳ್ ಇಷ್ಟಾ ಅದೊಂದು ಮಗಳು ಜಾನಕಿ ಅದು ಮುಗುದು ಎಷ್ಟು ದಿವ್ಸ ಆತು ಮತ್ತ್ repeat repeat ಹಾಕಿ ನೋಡೋವಂಗ ಅನ್ನಿಸ್ತೈತಿ . ಹ್ಮ್ ಚನ್ನಾಗಿದ್ದವಲ್ಲ ಅವೆಲ್ಲಾ. ಹೌದು ಭಾಳ ಪಾತ್ರಧಾರಿನು ಅಷ್ಟ್ ಚಂದ ಅದಾರ, story ನು ಅಷ್ಟ್ ಚಂದ್ ಐತಿ ಅವ್ರಿಗೆ ಭಾರಿ ನೋಡ್ಬೇಕ್ ಅನ್ನುಸ್ತಾವ್ ಹ್ಮ್.

ಆಮ್ಯಾಗ ಅಲ್ಲಿ ಇಲ್ಲಿ ಜಗಳ ಹಚ್ಚೋದು ಮನ್ಯಾಗ ಅತ್ತಿ ಸ್ವಸಿ ಆವು ಇವು ಏನು ಇಲ್ಲಾ ಇತ್ರೋಳಗ ಅಂದಕೂಡ್ಲೇ interest ಲೆ ಕುಂತ ನೋಡ್ಬೇಕ ಅನ್ಸಸ್ತೇತಿ. ಇವ್ರು ಧಾರವಾಹಿಗಳು ಬರೇ ಅತ್ತಿ ಸ್ವಸಿ ಜಗಳಾ. ಮನ್ಯಾಗ್ ಜಗಳಾ ಅದೊ ಇದೊ ನೋಡ್ ನೋಡ್ ನೋಡ್ ನೋಡಿ ಈ ಧಾರವಾಹಿ ಅಂತ ಅಂದ್ರ ಬೇಜಾರ ಆಗ್ಬಿಟ್ತೈತಿ ಮನ್ಸಿಗಿ ಬ್ಯಾಡಾಪಾ ಧಾರವಾಹಿ ಅಂತೇಳಿ ಈ ಸದ್ದ ಮುಗಿತದ ಹ್ಮ್.

ಆದ್ರು ಅದನ್ನ್ repeat ಹಾಕ್ಕೊಂಡ್ br ಕುಂಡಿರ್ತೇನ್ ನೋಡಾಕ್ ನಾ YouTube ದೊಳಗ್. ಹಾ ಕೆಲವೊಂದ್ ಇಷ್ಟ ಆಗಿದ್ದ serials ಮತ್ತ್ ಮತ್ತ್ ನೋಡ್ಬೇಕ ಅನ್ಸುತ್ತ ಅದ್ರೊಳಗಿನ್ ಪಾತ್ರಗೊಳ್ ಅಷ್ಟ ಹಂಗ ನಮಗ ಹಿಡಕೊಂಡ ಬಿಟ್ಟಿರ್ತಾವ ಅವ್ ಎಷ್ಟ್ ಚೊಲೋ ಚನ್ನಾಗಿದೆ ಅಲ್ಲಾ ಅವ್ರದ್ connect ಆಗಿ ಬಿಡ್ತೀವಿ ನಾವ್ ಅವ್ರ ಜೊತಿಗ . ಏನಮ್ಮ ಅದು ಎಲ್ಲೋ ನಮ್ಮ್ ಮನ್ಯಾಗ ಅದಾರ್ ಮಾ ಅಮ್ಮಮ್ಮನ ನಮ್ಮ್ ಮನ್ಯಾಗ ಐತೆನೊ ಈಗ ನಮ್ಮಲ್ಲೇನ ನಡೆದೈತೆನೊ ಇಷ್ಟು ಚಂದ ಮನಸ್ಸಿಗೆ ಹತ್ತಿ ಬಿಟ್ಟಿತ್ತ ಲ್ಲ ಕನ್ನಡತಿ ಅಂದ್ರ.

ಕೊಡ್ತಿದ್ರ ಹ್ಮ್. ಹಾ ಕನ್ನಡ ಅಂದ್ರ ಮದ್ಲ ಇಷ್ಟಾ ಅದ್ರೊಳಗ್ ಒಂದ್ ಅದ್ರೊಳಗ್ ಒಂದ್ ಶಬ್ಧದ ಅರ್ಥ ಬಿಡಿಸಿ ಒಂದ್ ಶಬ್ಧಕ್ಕೆ ಎಷ್ಟ್ ಅರ್ಥ ಆಗ್ತಾವ್ ಎಷ್ಟೋ ಅರ್ಥ ಒಂದೊಂದ್ ಕಡೆ ಒಂದೊಂದ್ ನಮನಿ ಒಂದೊಂದ್ ನಮನಿ ಒಂದೊಂದ್ ನಮನಿ ಹೇಳ್ತಿದ್ರು .

ಕನ್ನಡತಿ ಧಾರವಾಹಿನೆ ಇಷ್ಟ ಮೊದಲ ಆಮ್ಯಾಗ್ ಕನ್ನಡ ಭಾಷಾನು ಅದ್ರೊಳಗ್ ಇಷ್ಟ.

ಹ್ಮ್ ಅದ್ರೊಳಗ ಅವು. ನಾನು one hour daily evening ಸ್ವಲ್ಪ ಕುತ್ಕೊಂಡಿರ್ತೇನ್ ನೋಡಾಕ one hour ಯಾವ್ದಾದ್ರು serial ನ ಏನೊ ಚೊಲೋ ಅನ್ಸುತ್ತ್ ಸ್ವಲ್ಪ entertainment ಆ.

ನೋಡ್ಕೊಂಡ time pass ಮಾಡಿ tea ಕುಡ್ಕೋಂತ tea, snacks ಏನಾರೆ ಕುಡುಕೊ ಇದ್ ಮಾಡ್ಕೊಂತ.

ಉಳುದ್ ಧಾರವಾಹಿ ಏನ್ ಅಷ್ಟ್ interest ಇಲ್ಲಮ್ಮಾ ಸ್ವಲ್ಪ್ ಸ್ವಲ್ಪ first first ನೋಡಿದ್ರೆ ಇಲ್ಲ್ ಅಂತ್ ಅನ್ನಂಗಿಲ್ಲ ಆ ಆಮ್ಯಾಗ ಆಮ್ಯಾಲೇ ಚಾಲು ಆಗಿ ಬಿಡ್ತಲ್ಲ ಆ ಜಗಳು ಅಲ್ಲಿ ಇಲ್ಲಿ ಅದ್ ನೋಡಿ.